ಇಲ್ಲಿ ಹಸಿಮೆಣಸಿನಕಾಯಿ ಮತ್ತು ಉಳಗಡ್ಡಿ ತಪ್ಪು ಹಲವಾರು ತರಕಾರಿಗಳು ಇಟ್ಟಿದ್ದಾರೆ.

ಒಂದು ಸರ್ಕಾರದ ಕೇಂದ್ರ ಬ್ಯಾಂಕ್ ಆಗಿದೆ.

ಇದರ ಒಳಗೆ ಹಲವಾರು ಚಿರತೆಗಳು ಇದ್ದಾವೆ.

ಅಲ್ಲಿ ಒಬ್ಬ ಮನುಷ್ಯ ಓದುತ್ತಾ ಇದ್ದಾರೆ.

ಮತ್ತು ಅದರ ಮೇಲೆ ಹಲವಾರು ವೈರುಗಳು ಇವೆ.

ಮತ್ತು ಅಲ್ಲಿ ಒಂದು ಕೆರೆ ಇದೆ.

ಮತ್ತು ಅಲ್ಲಿ ಒಂದು ಎ_ಸಿ ಬಾಕ್ಸ್ ಇದೆ.

ಅದರ ಮೇಲೆ ಒಂದು ಸೂಚನಾ ಫಲಕವನ್ನು ಅಂಟಿಸಿದ್ದಾರೆ.

ಅದರ ಕೆಳಗೆ ಒಂದು ಗೇಟ್ ಇದೆ.

ಇದು ಒಂದು ಬಟ್ಟೆ ಅಂಗಡಿ ಆಗಿದೆ.

ಮತ್ತು ಅಲ್ಲಿ ಒಂದು ಮಹಿಳೆಯ ಬಟ್ಟೆಯನ್ನು.

ಪಟ್ಟೆ ಮೇಲೆ ಎರಡು ಬಕೆಟ್ ಗಳು ಇವೆ.

ಇದರ ಒಳಗೆ ಬಣ್ಣ ಬಣ್ಣವಾದ ಲೈಟಿಂಗ್ಸ್ ಗಳು ಇವೆ.

ಅದರ ಮೇಲೆ ಒಂದು ಆಟೋ ಇದೆ.

ರೋ ಒಳಗೆ ಹಲವಾರು ಜನರು ಇಂತಾರೆ.

ಗೋಡೆ ಮೇಲೆ ಒಂದು ಮೀಟರ್ ಇದೆ ಮೀಟರ್ ಮೇಲೆ ಒಂದು ಬೋರ್ಡ್ ಇದೆ.

ಹಾಗು ಒಂದು ಬಣ್ಣವಾದ ರಸ್ತೆ ಇದೆ.

ಅದರ ಹಿಂದ್ಗಡೆ ಹಲವಾರು ಮರಗಳು ಇದ್ದಾವೆ ಮತ್ತು ಅನೇಕ ಕಂಬಗಳು ಇದ್ದಾವೆ ಅದಕ್ಕೆ ಹಲವಾರು ವೈರ್ಗಳು ಇದ್ದಾವೆ.